ನಮಿಗೆ ಕಾಣುವುದೆನೆಂದರೆ ಇದು ಒಂದು ಬಿಲ್ಡಿಂಗ್ಸ್ ಆಗಿವೆ ಮತ್ತು ಆ ಬಿಲ್ಡಿಂಗ್ ಕೆಳಗಡೆ ಬಹಳ ಜನ ನಿಂತ್ತಿದ್ದಾರೆ. ಹಾಗು ಇಲ್ಲಿ ಟೇಬಲ್ ಮತ್ತೆ ಚೇರ್ಗಳನ್ನು ಹಾಕಿ ಅಲಂಕಾರ ಮಾಡಿದ್ದಾರೆ.

ಹಾಗೂ ಅಲ್ಲಿ ಅಲ್ಲಿ ಒಂದೆರಡು ಕರೆಂಟ್ ಕಂಬಗಳು ಕಾಣುತ್ತಿವೆ ಆಗು ಇದು ಒಂದು ಎಲೆಕ್ಟ್ರಿಕಲ್ ವರ್ಕ್ ಶಾಪ್ ಆಗಿದೆ--

ಚಿತ್ರದಲ್ಲಿ ಹೋಗಿ ಕಂಡುಬರುವುದೇನೆಂದರೆ ಇದು ಒಂದು ಗುಡ್ಡವಾಗಿದೆ ಮತ್ತೆ ಆ ಗುಡ್ಡದ ಮೇಲೆ ಹಲವಾರು ಹುಲ್ಲುಗಳು ಬೆಳೆದಿವೆ --

ಮತ್ತು ಏನೇನೋ ಕಾಣುತ್ತಾ ಇದೆ ಮತ್ತೆ ಅಲ್ಲಿ ಒಂದು ರೋಡ್ ಕಾಣುತ್ತಾ ಇದೆ ಮತ್ತೆ ರೋಡಿಗೆ

ಹಾಗೂ ಅಲ್ಲಿ ಒಂದು ಮರ ಮತ್ತು ಗಿಡಗಳು ಕಾಣುತ್ತಿವೆ ಬಸ್ಸು ಕಾಣುತ್ತಿದೆ.

ಈ ಚಿತ್ರದಲ್ಲಿ ನಮಗೆ ಕಂಡು ಬರುವುದೇನೆಂದರೆ ಇದು ಒಂದು ಕಾಲೇಜ್ ಆಗಿದೆ ಮತ್ತು ಈ ಕಾಲೇಜು ಕ್ರೀಡಾಂಗಣದಲ್ಲಿ ಒಂದು ದ್ವಜ ಕಂಬವನ್ನು ಇಡಲಾಗಿದೆ ಅಲ್ಲಿ ನಾಲ್ಕು ಮುಖದ ಸಿಂಹವನ್ನು ಇಡಲಾಗಿದೆ.